ತ್ರೆ ಒಂದು ಫ್ರೈ ಮಾಡಿ ತಿಂದ್ವಿ ಏನ್ ಟೇಸ್ಟ್ ಅಂದ್ರೆ ಟೇಸ್ಟ್ ಮತ್ತ್ ತಗೋಬಂದ ಮಾಡ್ಬೇಕು ಅನಂಗ್ ಆಗಿ --

ನೋಡಕ್ಕೆ ಎರಡು ಕಣ್ಣು ಸಾಲವದು ಎಷ್ಟು ಸಕ್ಕತ್ ಮಾಡ್ಯಾರೀ ಫ್ಲವರ್ಸು ಹಂಗ ಎಷ್ಟ್ ನೀಟ್ ಕಾಣಹತ್ತಾವ ವೈಟ್ ಕಲರ್ .

ಏನ್ ಡೆಕೋರೇಷನ ರಿ ಮಸ್ತ್ ಮಾಡಿದ್ರ ಯುಗಾದಿ ಅಂತೂ ಆಫರ್ ಮಟ್ ಮಸ್ತ್ ಇಟ್ಟಿದ್ ರೀ.

ನೋಡ್ರಿ ಅಂಗಡಿಗೆ ಹೋಗಿದ್ವಿ ಮೊನ್ನೆ ಒಂದು ಬುಕ್ ತಗೋಬರೋಣ ನಾನು ಮತ್ ನಮ್ ನಮ್ ತಮ್ಮಾ --

ನೋಡ್ರಿ ಇದು ನೋಡಕ್ಕೆ ಎಷ್ಟು ಚಂದ್ ಕಾಣತತಿ ಯಾವುದೋ ಒಂದು ರಿಸೆಪ್ಶನ್ ಪಾರ್ಟಿ ಇರ್ಬೊದ್ರಿ ಇದು .

ಇದು ಕೆರೆ ಐತೆ ನೋಡಕ್ಕೆ ನಾವು ಊರಿಗೆ ಹೋದಾಗ ನಮ್ ಅಜ್ಜಿ ಕಡೆ ಸೇಮ್ ಹಿಂಗೇ ಇತ್ತ್ ರೀ.

ಎಲ್ಲ ತರದ್ ಬುಕ್ಸ್ ನೋಟ್ಬುಕ್ ಪೆನ್ ಪೆನ್ಸಿಲ್ ಏನ್ ಬೇಕು ಎಲ್ಲಾನು--

ತಾವ್ರೀ ಅಗದೀ ಎನೀ ಟೀಮ್ದಗ್ ಚೀಪ್ ರೇಟ್ ಒಳಗ್ ಸಿಗತಾವ್ ರೀ ನೀವು ಬಂದಾಗ ತಗೋಬೋದು ರೀ ಇಲ್ಲಿ.

ಎಲ್ಲಾನು ಪೆದ್ದದ್ ಸಿ ನೀಟ್ ಆಗಿ ಇಟ್ಟರ ಎಷ್ಟ್ ಚಂದ್ ಕಾಣಹಂತ ದೇವರು ಲಕ್ಷ್ಮಿ ಮೂರ್ತಿ --

ಗಣಪತಿ ಫೋಟೋ ಮತ್ತೆ ದೇವರು ಫೋಟೋ ಇಟ್ಟಾರ ಹೆಂಗ್ ನೀಟ್ ಆಗಿ ಎಷ್ಟು ಚಂದ್ ಕಾಣಸ--

ನೋಡ್ರಿ ಇದು ಒಂದು ಏಟಿಎಂ ಐತ್ರಿ ನಿಮ್ಹತ್ರ ಎಲ್ಲರಕಡೆ ಪಾಸ್ ಬುಕ್ ಇರ್ತಾವೆ ರೀ ಆದ್ರೆ ಸಡನ್ ಆಗಿ ತಗಸ್--

ಏನ್ ನೋಡಕ್ಕೆ ಅಂತೂ ಎರಡು ಕಣ್ಣು ಸಾಲ್ವಲ್ದು ಆಗೈತೆ ಬಾರಿ ಕಾಣಹತ್ತೈತಿ ಗಾರ್ಡನ್ ಇನ್ನ ಒಳಗ್--

ಇಲ್ಲಿ ನೋಡ್ರಿ ಅಲ್ಲಿ ಅವರು ಮೀನಾ ನ ಅವರು ತಗೊಂಬಂದು ಮಾರಾಕ್ ಕುಂತಾರ ಈಕಡೆ ಇವರು ಆರಿಸಿಬಿಟ್ಟು ತೊಗಳ ಅಂತಾರ ಅದ್ರಲ್ಲಿ ನಿಮ್ಗೆ ಯಾವ ವೆರೈಟಿ ಬೇಕಾ ಸಣ್ಣದು--

ನೊಡ್ರಿಲ್ಲಿ ಜಲಪಾತ ತರ ಹೆಂಗ್ ಬರಕತತ ನೀರು ನೋಡಕ್ಕೆ ಎಷ್ಟು ಚಂದ್ ಕಾಣ್ಸಕತಥಿ.

ನೋಡ್ರಿ ಇದು ರಿಸೆಪ್ಶನ್ ನಾ ಅಥವಾ ಮದುವೆದಾ ಗ್ರ್ಯಾಂಡಾಗಿ ಸ್ಟೇಜ್ನ ರೆಡಿ ಮಾಡಾರ. ಡೆಕೋರೇಷನ್ ಅಂತೂ ಸಕ್ಕತು ಐತೆ ಚೇರ್ ಗಳು ಚೇರ್ ಮೇಲೆ ಹಾಕಿರದು--

ಇದು ಆಫೀಸ್ ಅನಿಸುತೆ ಆಫೀಸ್ ಒಳಗಡೆ ಚೇರ್ ಗಳನ್ನ ಅಲ್ಲಿ ಎಷ್ಟು ಡಿಸ್ಪ್ಲಿನ್ ಆಗಿ ಇಟ್ಟಿದೀರಾ ಅಲ್ಲಿ ನೋಡ್ರಿ ನೆಲ ಏನು ಒಂದ್ ಸ್ವಲ್ಪ ಕಸ ಇಲ್ಲ.

ಈಕಡೆ ನೋಡ್ರಿ ಎಷ್ಟು ನೀಟ್ ಆಗಿ ಪೇಪರ್ಸ್ ನ ವಾಟರ್ ಬಾಟಲ್ ನ ಎಲ್ಲಾನು ಎಷ್ಟು ನೀಟ್ ಆಗಿ ಇಟ್ಟರ. ಚೇರ್ ಗಳನ್ನ ಹೆಂಗ್ ಎಲ್ಲ ನೀಟ್ ಆಗಿ ಕೆಲಸ ಮುಗಿದ್ ಹೋದ್ ಮೇಲೆ--

ಶಿರ್ಟ್ ಗಳನ್ನ ಎಲ್ಲನ ಹೆಂಗ ಇಟ್ಟಾರ ನೋಡ್ರಿ ಎಷ್ಟು ನೀಟ್ ಸಿ ಡಿಸಿಪ್ಲೀನ್ ನಾಗ ಅದರಗ ಒಂದ ತಗೊಂಬಿಟ್ಟ ನೋದ್ದ್ರ ಸಾಕ--

ಟೈಪ್ ಮನೆಗಳು ಟೈಪ್ ಕಟ್ಟಾರ ಆಕಡೆ ಈಕಡೆ ನೀರಿನ್ ಸಣ್ಣ ಸಣ್ಣ ಕಾರಂಜಿ ತರ ಮಾಡರ ನೋಡಕ್ಕೆ ಚಲೋ ಐತೇರಿ ಈ ಪಾರ್ಕ್ .

ನೋಡ್ರಿ ಇದೊಂದು ಹೋಟೆಲ ಐತೆ ಹೋಟೆಲ್ಗೆ ಇಬ್ಬರು ಫ್ರೆಂಡ್ಸ್ ಹೂಗಾರ ಕಾಫಿನ ಮತ್ತು ಮ್ಯಾಗಿ ಅಥವಾ ನೂಡಲ್ಸ್ ಏನೋ ಆರ್ಡರ್ ಮಾಡ್ಯಾರಿ.